ವಿಧವಿಧವಾದ ಗೊಂಬೆಗಳನ್ನು ಕಾರುಗಳನ್ನು ಬ್ಯಾಟ್ಗಳನ್ನು ಹೀಗೆ ತುಂಬಾ ಆಕರ್ಷಕವಾಗಿರುವ ವಸ್ತುಗಳನ್ನು ಇರಿಸಿದ್ದಾರೆ.

ಇಲ್ಲಿ ನಾವು ಒಂದು ಪೆಟ್ರೋಲ್ ಬಂಕನ್ನು ನೋಡಬಹುದು. ಇಲ್ಲಿ ವ್ಯಕ್ತಿಗಳು ಅವರ ವಾಹನಗಳ ಇಂಧನವನ್ನು ಖಾಲಿಯಾದಾಗ--

ಹಿಂದೆ ವೇದಿಕೆಯಲ್ಲಿ ಹೂಗಳಿಂದ ಅಲಂಕರಿಸಿದ್ದಾರೆ ಸುಂದರವಾದ ಶಾಮಿಯಾನವನ್ನು ಹಾಕಿದ್ದಾರೆ.

ಇಲ್ಲಿ ನಾವು ಒಂದು ಪಾತ್ರೆಯ ಅಂಗಡಿಯನ್ನು ನೋಡಬಹುದು ವಿಧವಿಧ ರೀತಿಯ ಪಾತ್ರಗಳು ಇಲ್ಲಿ ಇವೆ .

ಮೇಜು ಹಾಗೂ ಕುರ್ಚಿಗಳನ್ನು ನೋಡಬಹುದು ಇಲ್ಲಿ ಒಬ್ಬ ಮನುಷ್ಯ ಕೂತು ಚಹಾ ಅನ್ನು ಕುಡಿಯುತ್ತಿದ್ದಾನೆ.

ಇಲ್ಲಿ ಒಂದು ಹಬ್ಬವನ್ನು ಆಚರಿಸುತಿದ್ದರೆ ತುಂಬಾ ಜನರು ಅಲ್ಲಿ ಬಂದು ಸೇರಿದ್ದಾರೆ .

ಇದರಲ್ಲಿ ಪ್ರಯಾಣ ಮಾಡಲು ಸಿದ್ದರಾಗಿದ್ದಾರೆ ಇಲ್ಲಿ ವಾತಾವರಣವೂ ತುಂಬಾ ಸುಂದವಾಗಿ ಇದೆ.

ಇಲ್ಲಿ ನಾವು ಒಂದು ಹುಡುಗ ಗಿಡಗಳಿಗೆ ನೀರನ್ನು ಹಾಕುವುದು ಗಮನಿಸಬಹುದು ಅಲ್ಲಿ ತುಂಬಾ ಸುಂದರವಾದ ಹೂವುಗಳು ನಮಗೆ.--

ಜಿಂಕೆಗಳು ಅಲ್ಲಿ ಇರುವ ನೀರನ್ನು ಕುಡಿಯುತ್ತಾಯಿದೆ ಹಾಗೆ ಸುತ್ತ ಮುತ್ತಲು ಪರಿಸರವನ್ನು ವೀಕ್ಷಿಸುತ್ತಾ ತುಂಬಾ ಸುಂದರವಾಗಿ ಕಾಣಿ --